ಇಲ್ಲಿ ಕನ್ನಡಿಗಳಿರ್ತವೆ ಎಲ್ಲಾ ತರದ ಕನ್ನಡ್ಕ ಇರುತ್ತವೆ ಮತ್ತು ಕಣ್ಣಿಗೆ ಆಫೆಕ್ಟ್ ಆಗುವಂತೆ ಯಾವ್ದೆ ತರ ಇರುವುದಿಲ್ಲ.

ಅಂಗನವಾಡಿ ಶಾನೆ ಎಲ್_ಕೆ_ಜಿ ಯು_ಕೆ_ಜಿ ಹುಡುಗರಿಗೆ ಚೆನ್ನಾಗಿರುತ್ತೆ ಓದೋದ್ದೆಲ್ಲ ಬುಕ್ ಇರುತ್ತವೆ.

ಇದು ಒಂದು ಆಫೀಸ್ ರೂಮ್ ಇರುತ್ತದೆ ಆಫೀಸ್ ರೂಮ್ ಅಲ್ಲಿ ಎಲ್ಲಾ ಚೇರ್ ಇದೆ ಕಂಪ್ಯೂಟರ್ ಇಟ್ಟಿದ್ದಾರೆ.

ಎಲ್ಲ ಪ್ಲೖಟ್ ಗಳನ್ನು ಒಂದು ಕಬೋರ್ಡ್ ತರ ಮಾಡಿ ಇಟ್ಟಿದ್ದಾರೆ.

ಹಾಗೆ ಪೈಂಟ್ ಮಾಡುವ ಬ್ರಷ್ ಗಳಿದ್ದಾವೆ.

ಎಷ್ಟು ದುಡ್ಡ ಇರುತ್ತೋ ಅಷ್ಟು ದೊಡ್ಡ ಪಟ್ಟಿ ಹೊಡೆದಿರುತ್ತಾರೆ ಫ್ಯಾನ್ ಇದೆ ಎ_ಸಿ ಇದೆ.

ಮೇಲ್ಗಡೆ ಹತ್ತಿ ನೋಡುವ ಮೆಟ್ಲುಗಳಿದೆ ಮೇಲ್ಗಡೆ ಹತ್ತಿ ನೋಡ್ಬೋದು.

ಇಲ್ಲಿ ಮನೆ ಮುಂದೆ ಕೋಳಿ ಸಾಕೊದರಿಂಧ--

ಯೆಲ್ಲೋ ಮತ್ತು ವೈಟು ಬ್ಲೂ --

ಮತ್ತೆ ಇಲ್ ಮೇಲ್ಗಡೆ ಕರೆಂಟಿನ ಮುಖಾಂತರ ಓಡುತ್ತದೆ ಟ್ರೈನು.

ಬಲುನ್ ತರ ಹಾಕಿ ಅಂಡ್ ಪೇಪರ್ ತರ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಜನ ನಿಂತಿದ್ದಾರೆ.

ಕಾರ್ ವಾಶ್ ಮಾಡ್ತಿದ್ದಾರೆ ಅದರಲ್ಲಿ ಅದಕ್ಕೆ--

ಹಾಗೂ ಇತರೆ ಪೇಷಂಟ್ಗ ಳ ಹೆಸರು ನೋಂದಣಿ ಮಾಡುವುದು ಹಾಗೂ.

ಇದು ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ನಲ್ಲಿ ದುಡ್ಡು ತೆಗೆಯುವುದು ಮತ್ತು ಹಾಕುವುದು--